ಇದು ಒಂದು ಜಿಮ್ಮಿನ ಕ್ಲಾಸ್ ಇದೆ.

ಈ ಕಡೆ ಒಂದು ಮೆಷಿನ್ ಕೂಡ ಇದೆ ಅಲ್ಲಿ ಒಂದು--

ಇಲ್ಲಿ ಒಂದು ಅ ಬಿಲ್ಡಿಂಗ್ ಇದೆ ಮೇಲ್ಗಡೆ ಬೋರ್ಡ್ ಕೂಡ ಹಾಕಿದ್ದಾರೆ ಹಾಗೆ ಕೆಳಗಡೆ ಕೂಡ ಬೋರ್ಡ್ ಇದೆ.

ಸ್ಟೆಪ್ಸ್ಗ ಳಿದ್ದಾವೆ ಆ ಕಡೆಯಿಂದ ಈ ಕಡೆ ಬರೋಕೆ ಈ ಕಡೆಯಿಂದ ಆ ಕಡೆ ಬರೋಕೆ ಹಾಗೆ ಅಲ್ಲಿ ಮೇಲ್ಗಡೆ ಅ ನೆರಳು ಕೂಡ ಹಾಕಿದರೆ ತಡಗದ ಶೆಡ್ಡು ಕೂಡ ಹೊಡೆದಿದ್ದಾರೆ.

ಇದು ಒಂದು ಪಾರ್ಕಿದೆ ಪಾರ್ಕಿನಲ್ಲಿ ಬಹಳಷ್ಟು ಚಿಕ್ಕ ಮಕ್ಕಳು ಹಾಗೂ ದೊಡ್ಡ ಮಕ್ಕಳು ಕೂಡ ಇಲ್ಲಿ ಬರುತ್ತಿದ್ದರೆ ಡ್ರಾಯಿಂಗ್ ಮಾಡುತ್ತಿದ್ದಾರೆ ಹಾಗೆ--

ಹಾಗೆ ಕಾರಿನ ಮಂದಿರುವ ಓಪನ್ ಮಾಡಿದ್ದಾರೆ ಹಾಗೆ ಅಲ್ಲಿ ಇಲ್ಲಿ ಟೈರ್ ಗಳಿದ್ದಾವೆ ಹಾಗೆ ಕಬ್ಬಿಣ ಸಾಮಾನು ಕೂಡ ಇದ್ದಾವೆ.

ಇದು ಒಂದು ಆಫೀಸ್ ಇದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ ಹಾಗೆ ಗೋಡೆ ಮೇಲೆ ಒಂದು ಫೋಟೋ ಕೂಡ ಅಂಟಿಸಿದ್ದಾರೆ ಹಾಗೆ ಅಲ್ಲಿ ಸೆಬ್ ಸೆಲ್ಫ್ ಗಳಲ್ಲಿ --

ಈ ಟೇಬಲ್ ಮೇಲ್ಗಡೆ ಮೀನುಗಳಿದ್ದಾವೆ ಹಾಗೆ--

ಇದು ಒಂದು ಗೋದಮ್ ಇದೆ ದೊಡ್ಡದಾದ ಗೋದಮ್ ಇದೆ ಹಾಗೆ ಇಲ್ಲಿ ಒಂದು ಟ್ರ್ಯಾಕ್ಟರ್ ಕೂಡ ನಿಂತಿದೆ ಹಾಗೆ ಒಂದು ಅಲ್ಲಿ ಆಫೀಸ್ ಕೂಡ ಅಂತೇ ಆಫೀಸ್ ಕೂಡ ಇದೆ ಅಲ್ಲಿ ಬಹಳಷ್ಟು ಚೇರ್ ಗಳಿದಾವೆ ಹಾಗೆ ಪಕ್ಕದಲ್ಲಿ ಒಂದು ಕೂಡ --

ಮಕ್ಕಳು ಇದ್ದಾರೆ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ದೊಡ್ಡ ಮಕ್ಕಳು ಇದ್ದಾರೆ ಗರ್ಲ್ಸ್ ಇದ್ದಾರೆ ಹಾಗೆ ಬಾಯ್ಸ್ ಕೂಡ ಇದ್ದಾರೆ ಹಾಗೆ ಅವರು ಕುಳಿತುಕೊಂಡು --

ಹಾಗೆ ಮುಂದುಗಡೆ ಒಂದು ಕಾರು ಕೂಡ ನಿಂತಿದೆ ಹಾಗೆ ಇಲ್ಲಿ ಎರಡು --

ಲ್ಯಾಪ್ಟಾಪ್ ಮತ್ತೆ ಸಿ_ಪಿ_ಯು ಕೂಡ ಇದೆ ಹಾಗೆ ಅಲ್ಲಿ ಒಂದು ಎ_ಸಿ ಮ್ --

ದೋಣಿ ಇದೆ ಅಲ್ಲಿ ಬಹಳಷ್ಟು ಜನರು ಇದ್ದಾರೆ ಹಾಗೆ ಕಡ್ಡಿಗಳಿದ್ದಾವೆ.

ಇದು ಇಲ್ಲಿ ಒಂದು ರೋಡು ಇದೆ ಹಾಗೆ ಈಕಡೆ--

ಹಾಗೆ ಅಲ್ಲಿ ಒಬ್ಬ ಮನುಷ್ಯ ಓಡಾಡುತ್ತಿದ್ದಾನೆ ಆಗೇ ಅಲ್ಲಿ ಚೇರ್ಸ್ ಕೂಡ ಇದ್ದವೆ.

ಒಂದು ಆಟೋ ಕೂಡ ಇದೆ ಅಲ್ಲಿ ಮೂರು ಜನರು ನಿಂತಿದ್ದಾರೆ ಹಾಗೆ ಅಲ್ಲಿ ಒಂದು --

ಇದು ಒಂದು ಜನರಲ್ ಸ್ಟೋರ್ ಇದೆ.

ಹಾಗೆ ಅ ಟೇಬಲ್ ಕೂಡ ಗಾಜಿಂದ್ ಇದೆ.

ಇದು ಒಂದು ಮಾಡದೆ ಮಾಡದ ಒಳಗಡೆ ಬಹಳಷ್ಟು ಸಾಮಗ್ರಿ ಇದ್ದಾವೆ.

ಹಾಗೆ ಪಕ್ಕದಲ್ಲಿ ಒಂದು ಬಾಕ್ಸ್ ಕೂಡ ಇದೆ.

ತುಂಬಾ ಚೆನ್ನಾಗಿ ಕಾಣುತ್ತಿದೆ ಗುಡಿ ಏನೇ ಆಗಲಿ.

ತುಂಬಾಗಿ ಚೆನ್ನಾಗಿ ಕಾಣುತ್ತಿದೆ ಟೈಲ್ಸ್ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ದಾರೆ.